ಅದ್ಬುತವಾಗಿದೆ ಇಲ್ಲಿ ನೀರಿನಿಂದ ತುಂಬಿರುವ ಒಂದು ಕೆರೆ ನೋಡಲು ಅದ್ಬುತವಾದ ಚಿತ್ರ.

ಚಿತ್ರದಲ್ಲಿ ಕಾಣಿಸುತ್ತಾಯಿರುವುದು ಒಂದು ಬಟ್ಟೆ ಅಂಗಡಿ ನೋಡಲು ಅದ್ಬುತವಾದ ಚಿತ್ರ ಇಲ್ಲಿ ನೋಡಲು--

ಚಿತ್ರದಲ್ಲಿ ಕಾಣಿಸುತ್ತಾಯಿರುವುದು ಒಂದು ರೂಮಿನಲ್ಲಿ ಇಟ್ಟಿರುವಂತ ವರ್ಡ್ರೋಬ್ ನೋಡಲು ಅದ್ಬುತವಾಗಿದೆ ಇದು ಮರಗಳ ವರ್ಡ್ರೋಬ್ ಹಾಗಿವೆ.

ಎಣ್ಣೆ ಪದಾರ್ಥಗಳು ಸಹ ದೊರೆಯುತ್ತವೆ ನೋಡಲು ಹಲವಾರು ತರಹದ ಪ್ಯಾಕೆಟ್ಗಳು ಅದ್ಬುತವಾದ ಒಂದು ಪ್ರೊವಿಶನ್ ಸ್ಟೋರ್ ಇದಾಗಿ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇದೊಂದು ಫಂಕ್ಷನ್ ಇರಬಹುದು ನೋಡಲು ಇಲ್ಲಿ ಒಂದು ನವಿಲು ಸಹ ಕಾಣಿಸುತಿದೆ ಅದ್ಬುತವಾ --

ಈ ಕಾರು ನೋಡಲು ಇದರ ಬೆಲೆ ಒಂದು ಹದಿನೈದು ಲಕ್ಷ ಇರಬಹುದು ನೋಡಲು ಅದ್ಬುತವಾದ ಕಾರು ಇದಾಗಿ .